ಇದು ಶೈಲಿಯ ಒಂದು ಜಿಮ್ ಅನ್ನು ಅಥವಾ ವ್ಯಾಯಾಮ ಶಾಲೆಯನ್ನು ಗಮನಿಸಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಕೆಂಪು ಬಣ್ಣದ ನೆಲಹಾಸನ್ನು ಹೊಂದಿರುವಂತಹ ಒಂದು ವ್ಯಾಯಾಮ ಶಾಲೆಯನ್ನು ನೋಡಬಹುದು.